ಅವಾಗ ನೋಡಿದ್ರೆ ಆಹ್ಹ್ ಓಹ್ ವರ್ಷಕ್ಕೆ ಒಂದು ತಡು ಅಷ್ಟೇ ಕರ್ಕೊಂಡು ಹೋಗ್ತಿದ್ರು ತಗೊಂಡು ಬರ್ತಿದ್ರು ಇವಾಗ ನಾವು ಯಾವಾಗ ನೆನಸ್ಕೊಳ್ತಿವಿ ಅವಾಗ ಹೋಗಿ.

ಆಹ್ಹ್ಹ್ ಉಮ್ಮ್ಮ್ ದೊಡ್ಡ್ ಹೋಟೆಲ್ಗೆ ಹೋದ್ರೆ ಬಹಳ ರೇಟ್ ಒಂದ್ ಕಾಫಿ ನೂರು ಎಪ್ಪತ್ತು ರೂಪಾಯಿ ಇರ್ತಾತ್ತೆ ಇವಾಗ ಅದೇ ನಾವು ಅದೇ ಹಾಲ್ ತಗೊಂಡ್ ಬಂದು ಬೇಸ್ ಮಂಜು ಮಾಡ್ಕೊಂಡು ಕೊಡದ್ರೆ ಐವತ್ತು ರೂಪಾಯಿ ಒಳಗೆ ಮನೆಯೆಲ್ಲರೂ ಕೊಡೀತೀವಿ ನಾವು ಟೀ ಆಗ್ಲಿ ಕಾಫಿ ಆಗ್ಲಿ ಹುಡುಗರಿಗೆ ಯಾವದತ್ತಿ ಮಾಡ್ಕೊಡ್ತೀವಿ ಮಕ್ಕಳಿಗೆ.

ಹ್ಮ್ಮ್ ಅವಾಗ ನೋಡಿದ್ರೆ ನಾವೇ ಹೆಣ್ಣಮಕ್ಕಳು ಎಲ್ಲ ರೇಷನ್ ಗಿಶನ್ ಎಲ್ಲ ರೆಡಿ ಮಾಡಿ ಇಟ್ಟ್ರೆ ಗಂಡು ಮಕ್ಕಳು ಇವಾಗ್ ಇಲ್ಲ ಆರ್ಡರ್ ಮಾಡ್ಬಿಟ್ರೆ ಹೋಟೆಲ್ ಗೆ ಫೋನ್ ಮಾಡಿ ಆರ್ಡರ್ ಮಾಡ್ಬಿಟ್ರೆ ಮನೆಗೆ ತಗೊಂಡು ಬಂದು ಕೊಡತ್ತಾರೆ ಮತ್ತ್ ಅವರೇ ಸ್ವತಹ ಬಂದು ಅವರೇ ನೀಡಿ ಹೋಗ್ತಾರಾ ದುಡ್ಡ್ ಕೊಟ್ರ--

ಅವಾಗ ಪ್ರಾಬ್ಲಮ್ ಮನ ಪ್ರಾಬ್ಲಮ್ ಆದ್ರೆ ಹ್ ಊರಿನ ಯಜಮಾನ್ರನ್ನ ಕರ್ಸಿ ಮನೆಗೆ ಕರ್ಸಿ ಕುಂದರ್ಸಿ ಅವರ್ ತಾಕಾ ಅವರೇ ನ್ಯಾಯ ಪಂಚಾಯಿತಿ ಬಗೆ ಹರಿಸ್ತಿದ್ರು ಇವಾಗ ಹಗ್ ಹಂಗ್ ಇಲ್ಲ ಸ್ಟೇಷನ್ ಗೆ ಹೋಗ್ಬೇಕು ಅಲ್ಲಿ ಪೊಲೀಸ್ ಅವರಿಗೆ ಹೇಳಿದ್ರೆ ಪೊಲೀಸ್ ಅವರು ಬಂದು--

ಹಮ್ಮ್ ಆವಾಗ ಶಾಮಿಲೇ ಡಿಜೈನ್ ಡಿಜೇನ್ ಶಾಮಿಲೇ ಇದ್ವು ಅದೇ ಒಂಥರಾ ಬಹಳ ವರ್ಕ್ ಮಾಡಿ ಇದು ಮಾಡ್ತಿದ್ರು ಅದರಮೇಲೆ ಸೀರೆಗಳು ಡಿಸೈನ್ ಸೀರೆಗಳು ಹೀಗ್ ಸಿಗಾಕ್ತಿದ್ರು ಅದೇ ಒಂದು ಡಿಜೈನ್ ತರ ಕಾಣ್ತಿತ್ತು ಇವಾಗ್ ಇಲ್ಲ ಆ ಇದುಕ್ಕ ಬಾಳ ರೇಟ್ ಇವಾಗ.